ಹಾ ಮತ್ತೆ ಅದೇ Padubidri ಗೆ ಹಾ. ಈಗ ಹೋಗ್ಲಿಕ್ಕೆ ಆಗುದಿಲ್ಲ Agumbe .

ಬೆಳಿಗ್ಗೆ ಬೇಗ ಇಲ್ಲದ್ರೆ ಸಂಜೆ ಹೊತ್ತಿಗೆ ಹೋಗ್ಬೇಕು. ಹ್ಮ್‌ correct ಆಗ್ತದೆ ಆಗ. ಹಾಗೆ photographer ಹಾಗೆ ಯಾರಿದ್ದಾರೆ ಸಮದ್ದು photographer ? Photographer ದೀಕ್ಷಿತ್ ಅಂತ ಒಬ್ಬ ಇದ್ದಾನೆ ಅವನು ಒಳ್ಳೆ photography ಮಾಡ್ತಾನೆ. ಅವ್ರ್ ಅವ್ರ rate ಹೇಗೆ.

Rate ಗೊತ್ತಿಲ್ಲ ನೀನು ಅವರತ್ರನೇ ಕೇಳ್ಬೇಕಾಗ್ತದೆ. ಹ್ಮ್‌ last time ಎಷ್ಟಾಗಿತ್ತು ನಿಮ್ಗೆ ಅಲ್ಲಿ full ಅಂದ್ರೆ ಮದ್ವೆದು ಎಲ್ಲಾ shooting ಎಲ್ಲಾ ಸೇರ್ಸಿ ? ಆ ಮದ್ವೆದು shooting ಎಲ್ಲಾ ಸೇರಿ ಎಷ್ಟು ಒಂದು ಇಪ್ಪತ್ತೈದು ಸಾವಿರ ತನಕ ಆಗಿತ್ತು ಇರ್ಬೇಕು.

ಹ್ಮ್‌ ಅಂದ್ರೆ ಪರಿಚಯದವನಲ್ಲ ಹಾಗಾಗಿ ಸ್ವಲ್ಪ ಕಮ್ಮಿ ಮಾಡಿದಾ. ನಂಗೆ ಒಂದು ಹೇಳ್ತಿಯ ಅವನ್ಹತ್ರ? ಹಾ ಹೇಳ್ವ ಹೇಳ್ವ ಹೇಳ್ವ ಮಾರ್ರೆ. Len~ lens ಯಾವ್ದು ಹಾಕುದು photography ಗೆ ಎಲ್ಲಾ?

Lens ಎಲ್ಲ ಒಳ್ಳೇದ್ ಹಾಕ್ತನಲ್ಲ camera ದ.

Okay ಹ್ಮ್‌ ಹೇಳ್ತೆ booking ಮಾಡ್ತೀಯಾ ಒಂದ್ ಅವನ್ ಹತ್ರ ಕೊಡ್ಲಿಕ್ಕುಂಟ advance ಎಲ್ಲ photography ದು. ಹೌದೌದು ಅದು ಹಾ advance ಕೊಟ್ರೆ ಅವ ಅವನ್ number ಕೊಡ್ತೇನೆ ಕರಿಸ್ತೀನಿ ಬೇಕಾದ್ರೆ ಅವ್ನ್ ಹತ್ರ direct ಮಾತಾಡು. Okay okay ಪರ್ವಾಗಿಲ್ಲ ಪರ್ವಾಗಿಲ್ಲ number ಒಂದು ಕಳಿಸು WhatsApp ಮಾಡು ಆಯ್ತಾ ಮತ್ತೆ ನಂಗೆ.

Okay ಸರಿ ಹಾಗಾದ್ರೆ okay bye .

Okay okay thank you bye bye.

ಹಾ ನಾನು ಅದೇ ಉಟ ಆಗ್ಲಿಲ್ಲ ಇನ್ನು, ನಿನ್ನೆ traveling ಎಲ್ಲಾ ಮಾಡ್ತಿದ್ದೆ so .

ಎಂತಾ ಎಂತ ಇಲ್ಲಾ . ಈಗ ನನಿಗೊಂದು ಐದು ದಿವಸ ರಜೆಯೆಲ್ಲಾ ಇತ್ತು, ಹಾಗೆ ನಾವು ಸ್ವಲ್ಪ ತಿರುಗ್ಲಿಕ್ಕೆಲ್ಲಾ ಹೋದ್ ಹಾಗೆ.

ನಾವು ಇಲ್ಲಿಗೆ Kerala side ಎಲ್ಲ ಹೋಗಿದ್ದೆವು .

Kerala side ನೀಲೇಶ್ವರ, ಅದೆಲ್ಲ ಅಲ್ಲಿ ಎಲ್ಲ cover ಮಾಡಿದೇವೆ.

ನಾವೆ ಅಂದ್ರೆ, ಗೆಳೆಯರ್ ಒಟ್ಟಿಗೆ ಹೋದದ್ದು ಹೀಗೆ.

ಮತ್ತೆ ನಿವೇ ಹೆಳ್ಬೇಕು, ನಿಮಿಗೆ ರಜೆ ಇದೆಯಾ ಅಂತ? ನಾಳೆ ರಜೆ ಇದೆ ಅಲ್ಲಾ?

ಇಲ್ಲಾ ಶನಿವಾರ ರಜೆ ಇಲ್ಲಾ ಇರ್ತದೆ. ಹೌದಾ, okay ಮತ್ತೆ ನಿಮ್ಮದು ನೀವು ನಾಳೆ ಎಂತಾಯೆಲ್ಲಾ ಮಾಡ್ತೀರಾ ಅಂದ್ರೆ, hobbies ಎಲ್ಲಾ? hobbies ಅಂದ್ರೆ ನನಿಗೆ, main ಆಗಿ ನನಿಗೆ ಒಂದು coin collect ಮಾಡುವ hobby ಇದೆ.

ಅದಕೊಂದ್ ಸ್ವಲ್ಪ ಮಾಡ್ತೇನೆ ರಜೆ ಎಲ್ಲಾ ಇದ್ರೆ. ಹೌದ್ ಹೌದು, ನೀವು ಹೆಗೇ ಅಂದ್ರೆ coins ಈಗ collect ಮಾಡುದಿದ್ರೆ ನೀವು ಅದೊಂದು. ಅಂದ್ರೆ ಇದು ನಂದು ಖಾಲಿ India ದು ಮಾತ್ರಾ ಅಲ್ಲಾ, ಬೇರೆ outside ದು collect ಮಾಡ್ತೇನೆ.

ಈಗಾ, ಒಂದು normal ಆಗಿ ನಾವು daily life ಅಲ್ಲಿ ಒಂದ್ ಇದು ರೂಪಾಯಿದು ಎರಡು ಮೂರೂ type ದು coin ನೋಡ್ತಿವಿ ಅಲ್ವಾ?

ಅದು ಒಂದು ಸಾದಾರ್ಣ eighty five plus types ಇದೆ. ಅಂದ್ರೆ ಬೆರೇ ಬೆರೇ, ಅದೇ ಅಂದ್ರೆ ಬೆರೇ ಬೆರೇ time ಅಲ್ಲಿ, ಇದನ್ನು ಎಂತಾ . year wise ಅಗಿರ್ಬೋದು, even front ಅಲ್ಲಿ same ಇರ್ತದೆ, ಹಿಂದ್ಗಡೆ ಬೇರೆ ಸಾದಾರ್ಣ ಈಗ. ಈಗ for example Subhash Chandra Bose ಅವರ್ದು, back side ಅಲ್ಲಿ ಬಂದು.

birthday ಒಂದ್ ಒಂದ್ coins .

ಇದು note ಗಳ್ಳನ್ನು collect ಮಾಡ್ತೀರಿ? note ಗಳ್ಳನ್ನು collect ಮಾಡ್ತೇನೆ, ಅಂದ್ರೆ year wise ಮತ್ತೆ Governor sided . ಹಾ ಹಾ, ಹಳತ್ತು note ಅಂದ್ರೆ ಯಾವ್ದು ಇದೆ, ಹಳತ್ತು ತುಂಬಾ ಹಳೆತ್ತು ಅಂದ್ರೆ. ತುಂಬಾ ಹಳತ್ ಅಂದ್ರೆ, ಮುಂಚಿನ ಹತ್ ರೂಪಾಯಿ ನೋಟು, ಒಂದು ಎರಡು ರೂಪಾಯಿ ನೋಟುಗಳೆಲ್ಲ ಇದೆ.

year wise , ಸಾದಾರ್ಣ ಇದು ನಮ್ಮ nineteen forty seven ಹಾಗೆ.

ನನಿಗೆ ನೋಟಿದ್ದು year exact ಹಳತ್ತು ಯಾವ್ದು ನೆನಪಿಲ್ಲ, ಒಂದು ನೋಡಿ ಆಗ್ಬೇಕು. thousand , ಸಾವಿರ್ದಾ ಎಂಟನೂರುದಷ್ಟು coins ಕೂಡಾ ಇದೆ. ಅದಕ್ಕೆ ತುಂಬಾ rate ಉಂಟಾ ಅಂತ ಈಗ?

ಕೆಲವ್ರು ಅದಿಕ್ಕೆ bidding ಎಲ್ಲಾ ಮಾಡ್ತಾರೆ.

ಹಾಗೆ ಕೇಳಿದ್ದೆ ಹಾಗೆ, ಮತ್ತೆ ನನ್ನದು ಎಂತಾ? .

ಅವರು ಅದ್ರಕ್ಕಿಂತ ಮುಂಚೆ Governor ಆಗಿದ್ರು RBI ದು, ಅವ್ರು sign ಮಾಡಿದ note ಕೂಡಾ ಇದೆ ನನ್ಹತ್ರಾ. ಹೌದಾ ಓ, collection ಮಾಡ್ತಿದ್ರಾ ಅಂತ? ಹಾ ಅದೇ .

social medias ಅಲ್ಲೇಲ್ಲಾ exhibit ಮಾಡಿದ್ದೆ.

ಅಂದ್ರೆ ಆ ಮನೆಯಲ್ಲೇ ಇರ್ತಿದ್ರಲ್ಲ.

So ನಮ್ಮ photo ತೆಗ್ದು social media ದಲ್ಲಿ ಹಾಕಿ ಅದ್ರ ಬಗ್ಗೆ ಸ್ವಲ್ಪ details .

ನನ್ನದು, ಆ ನಾನು ಸ್ವಲ್ಪ media side ಅಂದ್ರೆ, ಈಗಿನ ಕಾಲದ್ದು ಹಾಡು record ಮಾಡುವ ತಂತ್ರಜ್ಞಾನ ಅದಕ್ಕೆಲ್ಲ . ಹಾ, focus ಮಾಡುದು, ನಾನು ಅಂದ್ರೆ ಅದನ್ನೇ ತುಂಬಾ ಇಷ್ಟಪಡ್ತೇನೆ. ಮತ್ತೆ, ಈಗ ಹಾಡುವವರಿದ್ರೆ, ನಾನು ಹಾಡು ಬರಿತೇನೆ. ಅದನ್ನ ಹಾಡುವವರ್ ಇದ್ರೆ ನಾನು ಅವರ್ ಹತ್ರ ಹಾಡಿಸ್ತೇನೆ. ಅಂದ್ರೆ, ನನಗೆ ಗೊತ್ತಿರುವ friends ಅಂದ್ರೆ ಗೆಳೆಯರೊಟ್ಟಿಗೆ ಮತ್ತೆ, ಅವರನ್ನೆಲ್ಲ ಕರೀತೇನೆ ಅವರಿಗೆ ಕೆಲವರಿಗೆ ಹಾಡ್ಲಿಕ್ಕೆ ತುಂಬಾ ಆಸಕ್ತಿ ಇರುತ್ತದೆ ಅವರನ್ನೆಲ್ಲ ಕರ್ದು ಹಾಡಿಸ್ತೇನೆ. ಅವರಿಗೊಂದು ಒಂದು ಸ್ಟುಡಿಯೋ, ಅವರಿಗೊಂದು ಇದು ಇರುದಿಲ್ಲ, ಹೋಗಿ ಗೊತ್ತಿರುವುದಿಲ್ಲ ಅಂತವರಿಗೆ ಅದೇ.

ಅವರಿಗೆಲ್ಲ ಹೊಸತ್ತು ಅಂತ ಅನ್ನಿಸ್ತದೆ, ಮತ್ತೆ ಅವರ ಅವರ ಅವರದ್ದೇ ದ್ವನಿಯನ್ನು ಅವರು ಕೇಳುವಾಗ, ನನ್ನ ಧ್ವನಿ ಹೀಗೆ ಉಂಟಾ ಅಂತ ಕೇಳ್ತಾರೆ? ನಂಗೆ ತುಂಬಾ ಖುಷಿಯಾಗ್ತದೆ.

ಮತ್ತೆ ಹಾಡುಗಳನ್ನು ಈಗ ತುಂಬಾ ಮತ್ತೆ ಇತ್ತೀಚಿಗೆ ನಾನು ತುಂಬಾ ಹಾಡನ್ನು upload ಮಾಡ್ತಾ ಇದ್ದೇನೆ, social media . ಹಾ ಹಾ ಹಾ, ನೋಡುವಾ ನಾನೊಮ್ಮೆ message ಮಾಡ್ತೇನೆ. ಈಗ ಒಂದು ಎರಡು ವರೆ ಒಂದು ಎರಡು ವರೆ ಆಯ್ತು ಸರಿ ಮೂರು ಗಂಟೆಗೆ ಬರ್ತಾರಂತೆ ಅಂತ ಹೇಳಿದ್ದಾರೆ ನಾನ್ ಅದಕೀಗ.

ಅದಕ್ಕೀಗ ಸ್ವಲ್ಪ, preparation ಮಾಡ್ಲಿಕ್ಕೆ ಹೊರಡ್ತಿತ್ತು. Okay ನಾನ್ message ಮಾಡ್ತೇನೆ . okay ಸಿಗುವ ಹಾಗಿದ್ರೆ bye .

ಹಾ. ಹಾ Hello ಆರಾಮದಿರಿ? ಹಾ. ಆರಾಮದೇವಿ ನೋಡ್ ಲಕ್ಷ್ಮೀ. ನೀ ಆರಾಮದಿ? ಹಾ ಆರಾಮದೇನಿ ನೋಡ್ರಿ. ಏನ್ ಮಾಡಾತ್ತೀರಿ?

ಏನ್ ಈಗ ಸ್ವಲ್ಪ ಕುಂತೇನ್ಯಾ ಸ್ವಲ್ಪ ಕೆಲ್ಸ್ ಬಿಡುವಾತು.

ನಾನು ಏನ್ನಿಲ್ಲಾರಿ. ನಮ್ದು ಕೆಲ್ಸಾ ಆಗಿತ್, ಕುಂತಿದ್ಯಾ ನಾ ಅಷ್ಟೆ.

ಏನ್, ನಿನ್ನ college life ಹೆಂಗಿತ್ ಹೇಳ.

ಹ್ಮ್ college life ಅಂದ್ರ, ಎಲ್ಲಾ free ಆಗೆಲ್ಲಾ ಇರ್ತಿದ್ವಿ friends ಅ,

Friends ಜೊತಿ ಎಲ್ಲಾ share ಮಾಡ್ಕೋತಿದ್ವಿ.

ನಮ್ದು ನಾವು ನಾಕ್ ಜನಾ ಗೆಳತ್ಯಾರಿದ್ವಿ.

ಎಲ್ಲಾ ಒಟ್, ನಮ್ಮವು ಏನೇನ್ ಏನಾ ಹೇಳ್ಕೋಳೋದಿದ್ರು, ಅವರ ಮುಂದನ ಹೇಳ್ಕೋತಿದ್ವಿ ನಾವ್.

ಆಮ್ಯಾಲ ಒಂದಥರಾ ಆ free ಆಗಿದ್ವಿ ಎಲ್ಲಾರುನು. ನಾಕು ಜನಾ ನಾವ್ ಆಪ್ತ ಇದ್ವಿ.

ಆಮ್ಯಾಲ ಎನ ಒಂದ್ ಎಲ್ಲಾರ ಒಂದ್ ಏನಾರ plan ಮಾಡತಿದ್ವಿ. ಎಲ್ಲಾರ tour ಹೋಗೋದಾತು.

ಒಂದ್ film ಗೆ ಹೋಗೋದಾದ್ರೂ ನಾವ್ ಅಷ್ಟ close ಇದ್ವಿ ಎಲ್ಲಾರು ನಾವ್ ನಾಕು ಜನಾ.

ಆಮ್ಯಾಲ study ಒಳಗೂ ಅಷ್ಟ ನಾವ್ ಎಲ್ಲಾ discuss ಮಾಡ್ಕೊಂಡು,

ಹಾ ನಾವೆಲ್ಲಾ study ಮಾಡತಿದ್ವಿ.

ಹ್ಮ್. ಒಟ್ ಆ ಜೀವ್ನಾ ಒಂಥರಾ ಬಾಳ್ ಇದು ಇತ್ ನಮ್ದ.

ನೆನಪ್ ಆಗ್ತಾ ಇರತ್ತತ್ ಯಾವಾಗ್ಯಾವಾಗಾರ, ನಾವ್ contact ನ್ಯಾಗ ಇರತಿವಿ ನಾವ್ ಎಲ್ಲಾ ಗೆಳ್ತಾರು.

Phone ನ್ಯಾಗೆಲ್ಲ ಹಿಂದಿಂದ ಭಾಳ್ ನೆನಪ್ ಮಾಡ್ಕೋತಿರ್ತಿವಿ. ನಮ್ madam ಉ, ಬಾಳ್ ಇದು ಮಾಡತಿದ್ರ ಅವಾಗೆಲ್ಲಾ

ಹ್ಮ್. ನಾವೇನೋ ಒಂದ್ ನಮಗ್ ಇದು ಇದ್ರು ಸಮಸ್ಯೆ ಇದ್ರು ಹೋಗಿ ಹೇಳಿದ್ರ ಅವರ ನಮ್ಗ ಎಷ್ಟ ಇದಿನ್ ಮಾಡ್ತಿದ್ರ. Help ಮಾಡ್ತೀದ್ರ ಭಾಳ್ help . ಮಾಡ್ತೀದ್ರ ಮಾಡೇವಿ ನಾವ್ ಅವಾಗೆಲ್ಲಾ ಭಾಳ್ enjoy ಮಾಡೇವಿ ನಾವ್ . ನಾವೆಲ್ಲಾ, school ಒಳಗೆಲ್ಲಾ ಸ್ವಲ್ಪ strict ಇರತಿತ್ತಲ್ಲಾ ಎಲ್ಲಿ ಹೋಗಾಕಾತಿಲ್ಲ, ಏನೂ ಮಾಡಾಕ್ ಆಗ್ತಿದ್ದಿದಿಲ್ಲಾ. college ಒಳಗಂದ್ರ ಸ್ವಲ್ಪ free ಇರತೇವಿ. ಜಾಸ್ತಿ first class bunk ಹೊಡೆದು ಅಡ್ಡಾಡೋದು, ಮಜಾ ಮಾಡೋದು .

ಹ್ಮ್. ಏನೇನೋ ತರ್ಲೇ ಮಾಡೋದು .

ಅಂತಾವೆಲ್ಲಾ ಭಾಳ್ ಮಾಡ್ತಿದ್ವಿ.

ಎಲ್ಲಾ miss ಮಾಡ್ಕೋತಿದೀವಿ . ಈಗೇಲ್ಲಾ ಅದ್ ನೆನಪ್ ಮಾಡ್ಕೋಂಡ್ರ,

ಏನೋ ಒಂದಥರಾ ಈಗಿಂತರ ಇ ~ ಇದ್ life style ನೋಡಿದ್ರ ಅವಾಗಿಂದ್ ಭಾಳ್ best ಅಂತ ಅನಸ್ತೈತಿ. ಹ್ಮ್ ಹ್ಮ್. ನಿಮ್ ಮಕ್ಳ ಎಲ್ಲಾ ಹೋಗ್ಯಾರೇನ್ರಿ college ಗೆ? ಹಾ. college ಇಲ್ಲಾ. ನನ್ನ ಮಕ್ಳ ಈಗಾಗಲ್ಲೇ job ಮಾಡ್ತಿದಾನ ಒಬ್ನ್, ಒಬ್ಬನ್ business ಮಾಡ್ತಿದಾನ.

ಅವರು ಇಬ್ರೂ ದೊಡ್ಡೋರಿದಾರ ಹ್ಮ್.

ನಿಂದು ಹೆಂಗೈತಿ ಮತ್ತ?

ನಮ್ದೂ ಏನಿಲ್ಲಾ ರಿ, ನಿಮದ್ ಎಲ್ಲಾ ಆರಾಮದಾರೇನ್ರಿ ಮನ್ಯಾಗ? ಹಾ ಎಲ್ಲಾ ಆರಾಮದಾರ ನೋಡ್ವಾ.

Functions ಎಲ್ಲಾ ನಡಿತೀತ್ತೇನ್ ನಿಮ್ college ಒಳಗೆಲ್ಲಾ? ಹಾ. ನಾವೆಲ್ಲಾ ಹಿಂಗ annual day ಎಲ್ಲಾ ಮಾಡದಾಗ ಎಲ್ಲಾ participate ನಾವೆಲ್ಲಾ ಭಾಗವಹಿಸ್ತಿದ್ವಿ.

ಹ್ಮ್ ಒಂಥರಾ ಏನೋ ಇದ ಖುಷಿ. ಭಾಳ್ ಖುಷಿ ಅನಿಸ್ತಿತ್ತ ಆವಾಗ ನಮ್ಗ,